ನಾವು ಚೆನ್ನಾಗಿ ಮನೆ ಕಟ್ಟಿಸ್ಬೇಕು ಚೆನ್ನಾಗಿ ಒಂದ್ಸತಿ ಲೈಫ್ ಅಲ್ಲಿ ಒಂದೇ ಒಂದ್ಸಲ ಮನೆ ಕಟಿಸೋದು ಅದನ್ನ ಚೆನ್ನಾಗ್ ಪ್ಲಾನಿಂಗ್ ಆಗಿ ಚೆನ್ನಾಗ್ ಮನೆ ಕಟ್ಸ್--

ಈ ಪಿಚ್ಚರ್ ಬಂದ್ಬಿಟ್ಟು ಮುಂಗುಸಿ. ಮುಂಗುಸಿ ಅಂದ್ರೆ ತುಂಬಾನೇ ಭಯ ಯಾಕಂದ್ರೆ ಅವು ಇಲಿತರ ಇರ್ತವೆ ನಾನು ಈದ್ ಇನ್ನು ಅವರಿಗೆ ನೋಡಿಲ್ಲ ಆಹ್ಹ್ಹ್ ಹಾವು ಮುಂಗುಸಿಗೆ ಅಂತೂ ಮೊದಲೇ ಆಗೋದಿಲ್ಲ .

ಇದು ಬಂದ್ ಇದು ಬಂದ್ಬಿಟ್ಟು ವಾಟರ್ ಫಾಲ್ಸ್ ನನಿಗೆ ವಾಟರ್ ಫಾಲ್ಸ್ ಅಂದ್ರೆ ತುಂಬಾನೇ ಇಷ್ಟ ಯಾಕಂದರೆ ಅದರಲ್ಲಿ ಎಂಜಾಯ್ಮೆಂಟ್ ಚೆನ್ನಾಗಿ ಆಮೇಲೆ ಒಳ್ಳೆ ಫ್ರೆಂಡ್ಸ್ ಜೊತೆ ಹೋಗಿರ್ತಿವಿ ತುಂಬಾನೇ ಮೆಮೊರೇಬಲ್ ಆಗಿರುತ್ತೆ.

ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ಬಿಟ್ಟು ನಾವು ಒಂದ್ ಸಾಥಿ ಮಾಡಿದ್ವಿ ಇಲ್ ಎಲ್ಲ ನಾವು ಭರತ್ಯನಾಟ್ಯ ಮಾಡಿದ್ವಿ ಇಲ್ ಎಲ್ಲ ನಮ್ ಫ್ಯಾಮಿಲಿ ಜೊತೆ ಫೋಟೋಶೋಟ್ಸ್ ಮ--